ಲೇಡೀಸ್ ಐಟೆಮ್ಸ ಗಲ್ಲೆಲ್ಲ ಮಾರ್ಥೈರ್ಥರೇ ಹೋಗಿ ತೊಗೊಂಡಿಧಿವಿ.

ಮನ್ನಾಪುರಮ್ ಗೋಲ್ಡ್ ಗೆ ಅಂತೂ ಹೋಗಿಲ್ಲ. ಮುತ್ತೂಟ್ ಫೈನಾನ್ಸ್ ಹೋಗಿ ಒಡವೇ ಒಂದ್ ಸತಿ ಇಟ್ಟಿತು ಅಲ್ಲಿ ತಿಂಗಳ ಕರೆಕ್ಟ್ ಆಗಿ ಬಡ್ಡಿ ಕಟುದ್ರೆ ಕಮ್ಮಿ ಪರ್ಸಂಟೇಜ್ ಬಡ್ಡಿ.